ಈ ಒಂದು ಮೈಂಡ್ ಸೆಟ್ ಅಲ್ಲೇ ಇವಾಗಿನ ಜನರೇಷನ್ ನಡಿತಾ ಇರೋದು.

ತುಂಬಾ ಯೂಸ್ಫುಲ್ ಅನ್ಸತ್ತೆ ಅಲ್ಲಿನ ವರ್ಕರ್ಸ್ ಗೆ ಅಂದರೆ ಅಲ್ಲಿ ಹೆಂಗೆ ಅವರು ವರ್ಕ್ ಮಾಡ್ತಾರೋ ಆ ಒಂದು ರೀತಿಯಲ್ಲಿ ಆ ಒಂದು ಏನು ಬಿಲ್ಡಿಂಗ್ ನ ಲೈಕ್ ವರ್ಕ್ ಗೆ ಈಜಿ ಆಗಲಿ ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂಡಿದಾರೆ.

ಹಾಗೆ ನಮ್ ಟೈಮ್ ನ ಸೇವ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಸ್ವಲ್ಪ ಲಾಂಡ್ರಿ ಲಾಭಗಳಿಂದ ಜನರಿಗೆ ತುಂಬಾ ಉಪಯೋಗ ಇದೆ.

ಕೋಟಕ್ ಮಹಿಂದ್ರ ಬ್ಯಾಂಕ್ ಅದೇ ನಮ್ ಏನು ಅಮೌಂಟ್ ಇದೆಯೋ ಅವುಗಳನ್ನೆಲ್ಲ ಲೈಕ್ ಸೇವ್ ಮಾಡೋದು ಆಗಿರಬಹುದು ಅಥವಾ ನಮ್ಮದೇನು ಅವುಗಳಿಟ್ಟು ನಾವು ಮತ್ತೆ ಅದರಿಂದ ಹಣ ಪಡೆದುಕೊಳ್ಳಬಹುದು ಅದು ನಮ್ಮತ್ತೆ ಕಡಿಮೆ ಇಂಟರೆಸ್ಟ್ ಅಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡಿಕೊಳ್ಳಬಹುದು.

ಸೋ ಈ ರೀತಿ ಕೈಂಡ್ ಆಫ್ ಬ್ಯಾಂಕ್ಸ್ ಇಂದ ತುಂಬಾನೇ ಉಪಯೋಗ ಇದೆ.